ಈ ಶೈನ್ ಗುಡಿ ಎದ್ರುಗಡೆ ಒಂದು ದ್ವಜದ ಕಂಬ ಐತಿ ಆಮೇಲೆ ನಮ್ಮೂರ ಶಾಲೆ ಗುಡಿನು ಹಿಂಗೆ ಐತಿ ನೋಡಕ್ --

ಆಮೇಲೆ ನಾನು ಉಡುಪಿ ಒಳಗಡೆ ಇರತ್ತಕಂತ ಮಲ್ಪೆ ಬೀಚಿ ಗೆ ಒಂದ ಸಾರಿ ಹೋಗಿದ್ದೆ.

ಅಲ್ಲೇ ಮಲ್ಪೆ ಬೀಚ್ ಒಳಗಡೆ ನೋಡಕ್ಕು ಬಹಳ --

ಆಮೇಲೆ ಈ ಲೈಟಿನ ಡೆಕೋರೇಷನ್ ಯಾಕ್ ರಂಜಾನ್ ಹಬ್ಬದೊಳಗಡೆ ಈರೀತಿಯ ಲೈಟಿನ ಡೆಕೋರೇಷನ್ ಮಾಡಿರತ್ತಾರೋ.

ನಾವು ಇಲ್ಲಿ ಒಂದು ಅಂಗಡಿ ನೋಡಕುಂತಿವಿ ಈ ಅಂಗಡಿ ಆಯತ್ತಲ್ಲಾ ಈ ಅಂಗಡಿ ಮೇಲಗಡೆ ಒಂದು --

ನಾವು ಇಲ್ಲಿ ಒಂದು ದೇವಸ್ಥಾನವನ್ನು ನೋಡಕುಂತ್ತೀವಿ ಈ ದೇವಸ್ಥಾನ ಹೆಂಗ ಆಯತ್ತಿ ಅಂದ್ರೆ ಬೇಲೂರು ಹಳೇಬೀಡು ಪಟ್ಟದಕಲ್ಲು ದೇವಸ್ಥಾನ ಇದಂಗ ಆಯತ್ ಇದು.

ನಾವು ಇಲ್ಲಿ ಚಿತ್ರದೊಳಗಡೆ ಒಂದು ಸ್ಪೋರ್ಟ್ಸ್ ಶಾಪ್ ಅನ್ನುನೋಡಕುಂತೇವಿ ಈ ಸ್ಪೋರ್ಟ್ಸ್ ಶಾಪ್ ಒಳಗಡೆ ಸ್ಪೋರ್ಟ್ಸ್ ಆಡಕ್ಕೆ ಬೇಕಾಗಿರ್ತಕಂತ ಎಲ್ಲಾ ವಸ್ತುಗಳು ಅದಾವು.